ಎಟಿಎಂ ನ ಹಾಕಿ ಅಮೌಂಟ್ ನ ವಿತ್ಡ್ರಾ ಮಾಡ್ಕೋಬಹುದು ಹಾಗೆ ಕಾರ್ಪೊರೇಷನ್ ಬ್ಯಾಂಕ್ ತುಂಬ ಒಳ್ಳೆಯದು ಈ ಎಟಿಎಂ ಬಂದಿ ಶಿವಮೊಗ್ಗದಲ್ಲಿ ಇದೆ ಎಂತಾ ನಾವು ಈ ಫೋಟೋ ದಲ್ಲಿ ನೋಡಿ ಹೇಳಬಹುದು.

ಇದು ತುಂಬಾ ದೊಡ್ಡದಾಗಿದೆ ಗೂಡ್ಸ್ ಟ್ರೇನು ತುಂಬಾ ದೊಡ್ಡದಾಗಿದೆ. ನಾವು ಗೂಡ್ಸ್ ಟ್ರೇನ್ ಅನ್ನು ಇಲ್ಲಿ ನೋಡಬಹುದು.